ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವುದೇನಿಂದರೆ ರಸ್ತೆಯ ಮೇಲೆ ವಾಹನಗಳು ಸಂಚಾರಿಸುತ್ತಿರುವುದನ್ನು ನಾವು ಕಾಣಬಹುದು.

ಹಾಗೆಯೇ ಈ ಪ್ರತಿಮೆಯನ್ನು ಒಂದು ದೊಡ್ಡ ಮೈದಾನದಲ್ಲಿ ಇಟ್ಟಿರುವುದನ್ನು ಕಾಣಬಹುದು. ಹಾಗೆಯೇ ಈ ಪ್ರತಿಮೆಯ ಮೇಲೆ ಒಬ್ಬರು ಭಾವಚಿತ್ರವನ್ನು ತೆಗೆದುಕೊಳ್ಳುತ್ತಿದ್ದಾರೆ.

ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವುದು ಏನೆಂದರೆ ಇಲ್ಲಿ ದೊಡ್ಡದಾಗಿ ಇರುವ ಉದ್ಯಾನವನ್ನು ಇಲ್ಲಿ ಕಾಣಬಹುದು.

ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವುದು ಏನೆಂದರೆ ಇಲ್ಲಿ ವಾಹನ ಒಂದು ಕೆಟ್ಟು ಹೋಗಿರುವುದನ್ನು ನಾವು ಕಾಣಬಹುದು.

ಈ ವಾಹನವನ್ನು ಒಬ್ಬರು ಇಲ್ಲಿ ಸರಿ ಮಾಡುತ್ತಿರುವುದನ್ನು ಕಾಣಬಹುದಾಗಿದೆ. ಹಲವು ವಾಹನಗಳು ಇಲ್ಲಿ ಸರಿಪಡಿಸಿಕೊಂಡು ಹೋಗುವ ಸಂದರ್ಭವಾಗಿರುವುದನ್ನು ಕಾಣಿಸುತ್ತಾ ಇದೆ.

ಸಾಲಾಗಿ ಮೀನನ್ನು ಇಟ್ಟಿರುವುದು ಮತ್ತು ಬೂದು ಬಣ್ಣದಿಂದ ಮತ್ತು ಬಣ್ಣಗಳಿಂದ ತುಂಬಿದ ಮೀನನ್ನು ಕಾಣಬಹುದಾದ ಚಿತ್ರ ವಾಗಿದೆ ಇದರಲ್ಲಿ.

ಈ ಚಿತ್ರದಲ್ಲಿ ನಮಗೆ ಕಾಣುತ್ತಾ ಇರುವುದು ಏನೆಂದರೆ ಇಲ್ಲಿ ದೊಡ್ಡ ದೊಡ್ಡದಾಗಿ ಕಟ್ಟಡ ಕಟ್ಟುತಿರುವುದನ್ನು ನಾವು ಕಾಣಬಹುದು.

ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವುದೇನೆಂದರೆ ಇಲ್ಲಿ ಒಂದು ದೊಡ್ಡ ಮೈದಾನವಿರುವುದನ್ನು ನಾವು ಕಾಣಬಹುದು.

ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವುದು ಏನು ಎಂದರೆ ಇಲ್ಲಿ ರಸ್ತೆಗಳು ಇರುವುದನ್ನು ನಾವು ಕಾಣಬಹುದು ರಸ್ತೆಯ ಪಕ್ಕದಲ್ಲಿ ಸಾಲಾಗಿ ವಾಹನಗಳನ್ನು ಒಂದು ಕಡೆಯಿಂದ ನಿಲ್ಲಿಸಿಕೊಂಡು ಬಂದಿದ್ದಾರೆ .

ಹಾಗೆಯೇ ಹಲವಾರು ಅಂಗಡಿಗಳನ್ನು ಮುಚ್ಚಿದ್ದಾರೆ ಮತ್ತು ಅಂಗಡಿಯ ಮುಂದೆ ಕೆಲವು ಜನರು ಕುಳಿತುಕೊಂಡು ಮಾತನಾಡುತ್ತಿರುವುದನ್ನು ಸಹ ನೋಡಬಹುದಾಗಿ--

ಈ ಚಿತ್ರದಲ್ಲಿ ನಮಗೆ ಕಾಣುತಿರುವುದು ಏನ್ ಎಂದರೆ ವಿನಾಯಕ ಎಂಬುವುದನ್ನು ಹೆಸರು ಹಾಕಿರುವುದನ್ನು ಅಂಗಡಿಗೆ ನಾವು ಕಾಣಬಹುದು --